ಇದು ಒಂದು ಮನೆಗೆ ಹಚ್ಚುವ ಬಣ್ಣದ ಅಂಗಡಿಯಾಗಿದೆ.

ಇಲ್ಲಿ ಒಂದು ದೊಡ್ಡ ಕಟ್ಟಡ ಇದೆ.

ಇಲ್ಲಿ ಒಂದು ಕಬ್ಬಿಣದ ಕುರ್ಚಿ ಇದೆ.

ಅದರ ಪಕ್ಕದಲ್ಲಿ ಎರಡು ದೊಡ್ಡ ದೊಡ್ಡ ಕಟ್ಟಡಗಳು ಇವೆ ಅದರ ಹಿಂದೆ ಮತ್ತು ಮುಂದೆ ದೊಡ್ಡ ದೊಡ್ಡ ಗಿಡ ಮರಗಳು ಇವೆ.

ಇಲ್ಲಿ ಒಂದು ಜೀಪ್ ಸಹ ನಿಂತಿದೆ.

ನದಿಯ ಒಳಗಡೆ ಒಂದು ಸಣ್ಣ ಹಡಗು ನಡೆದಿದೆ.

ಇಲ್ಲಿ ಎಲ್ಲಾ ವಸ್ತುಗಳನ್ನು ಕಪಾಟಿನಲ್ಲಿ ಸಾಲಾಗಿ ಜೋಡಿಸಿ ಇಡಲಾಗಿದೆ.

ಇಲ್ಲಿ ಒಂದು ವಿದ್ಯುತ್ ಕಂಬ ಸಹ ಇದೆ.

ಇಲ್ಲಿ ಒಂದು ಹಳೆಯ ಕೋಟೆ ಇದೆ.

ಆ ಕೋಟೆಯ ಪಕ್ಕದಲ್ಲಿ ಒಂದು ಮರ ಇದೆ.

ಇಲ್ಲಿ ಕಟ್ಟಡವನ್ನು ಕಟ್ಟುವ ಕೆಲಸ ನಡೆಯುತ್ತಿದೆ.

ಇದು ಒಂದು ಆಪ್ಟಿಕಲ್ ಅಂಗಡಿ ಆಗಿದೆ.

ಇಲ್ಲಿ ಎಲ್ಲಾ ತರಹದ ಪೈಂಟ್ ಗಳನ್ನು ಬಕೆಟ್ ಗಳಲ್ಲಿ ತುಂಬಿ ಇಡಲಾಗಿದೆ.

ಮತ್ತು ಇಲ್ಲಿ ದೊಡ್ಡ ದೊಡ್ಡ ಕಪಾಟುಗಳು ಇವೆ.

ಅದರಲ್ಲಿ ಹಾರೋನಿಯಮ್ ಗಳು ಮತ್ತು ತಬಲಗಳನ್ನು ಇಡಲಾಗಿ --